ಮತ್ತೆ ಸಾಯಂಕಾಲ ನೀನು ಹೋಗುವ plan ಉಂಟಾ ಆಚೆ birthday function ಗೆ?

ಹಾ ಸ್ವಲ್ಪ ಆಕಡೆ gift ಏನಾದ್ರೂ ಕೊಟ್ಟು ಬರ್ಬೇಕಲ್ಲ ಹಾಗೆ.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 ಸಾಯಂಕಾಲಸ party ಎಲ್ಲ ಉಂಟಂತೆ ಬರ್ಲಿಕ್ಕೆ ಹೇಳಿದ್ದಾಳೆ ಸಾಯಂಕಾಲಸ.

ಹೌದಾ, ಬರ್ತೀಯ ಹಾಗಾದ್ರೆ ಹೋಗುವ ಒಟ್ಟಿಗೆ. ಇಲ್ಲವ ನಮ್ಗೆ ಪುನಹಹೋಗುದಂದ್ರೆ ತುಂಬಾ ದೂರ ಆಗ್ತದಲ್ಲ ಹೋಗುದು ಬರುದಂದ್ರೆ ಕಷ್ಟ ಆಗ್ತದೆ. ಅಲ್ವಾ ಅಲ್ಲ ಹೌದಲ್ಲಾ, ಹಾಗೆ ಹ್ಮ್ ಹ್ಮ್ ಹ್ಮ್.

ಎಷ್ಟು ಹೊತ್ತಿಗೆ ಹೋಗುದು ನೀವೆಲ್ಲ? ಯಾರೆಲ್ಲ ಹೋಗುದು ನೀವು? ನನ್ಗೆ duty ಬಿಟ್ಟು ಒಂದು half an hour fresh up ಆಗಿದ್ಮೇಲೆ ಹೋಗುದಂತ.

ಒಂದು ಎಂಟು ಗಂಟೆ ನಂತ್ರ ಆವಾಗ್ಲೇ ಅಂತಲ್ಲ ಶುರು ಆಗುದು ಎಲ್ಲಾ. ಹೌದು ಹೌದು, ಆರು ಗಂಟೆ ಮೇಲೆಯೇ function ಮತ್ತೆ ಪುನಃ party ಎಲ್ಲ start ಆಗೂದು.

ಹೌದಾ, ಹ್ಮ್ ಹ್ಮ್ ಹ್ಮ್ ಹ್ಮ್ ಹಾಗೆ, ಮತ್ತೆ ಎಂತ cake ಎಲ್ಲ ಗಮ್ಮತ್ ಇತ್ತ ಒಂದೂವರೆ KG ದಂತೆ.

cake ಒಂದುdoll ದು cake ಎಲ್ಲ ಬಾರಿ ಲಾಯ್ಕಿತ್ತು ಮಾತ್ರ.

pink color doll ದು cake.

ಇಲ್ಲ ನಿಂಗು ಉಂಟು ಸಾಯಂಕಾಲಕ್ ಹೋಗು.

ಮತ್ತೆ ಅಹ್ ದೀಕ್ಷಿತ ಅವಳು ಮಗ್ಳು ಎಲ್ಲ ಒಂದೇ color dress.

ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗೆ.

ಹಾ, ನಾನ್ ಆರಾಮ್. ಮತ್ತೆ ನೀನ್ ಆರಾಮಲ್ಲ?

ಹೌದು ಹೌದು, ನಾನು ಒಬ್ಳೆ ಹೋದದ್ದು function ಗೆ.

ಹ್ಮ್ ಹ್ಮ್ ಹ್ಮ್ ಮತ್ತೆ ಅಲ್ಲಿ friends ಎಲ್ಲ ಒಟ್ಟಾಗಿ ನೀವು ಹೋಗಿದ್ದ ಮತ್ತೆ? ಹೌದು ಹೌದು, ನಾವು ಮತ್ತೆ ನಾವು ಉಡುಪಿ ಇಂದ ಎಲ್ಲ ಒಟ್ಟಾಗಿ, ಎಲ್ಲ ಅಲ್ಲಿ ಅಲ್ಲಿಂದ ಒಟ್ಟಿಗೆ ಹೋದ್ದು ಮತ್ತೆ ನಾವೆಲ್ಲ. ಹೌದಾ, ಹೇಗೆ car ಅಲ್ಲಿ ಹೋದ್ರ?

ಸರಿ ಸರಿ, ಆಯ್ತು ಮಾರೈತಿ.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

Hello hi.

ಮತ್ತೆ ಎಂತ ಮಾಡ್ತಿದ್ರಾ ಹ ನಾನು ಆರಾಮಾಗಿದ್ದೇನೆ.

ನಾನ್ ಕೆಲ್ಸ ಕೆಲ್ಸದಲ್ಲಿ. ಹ್ಮ್ ಎಂತ ಕೆಲ್ಸ ಈಗೆಂತ ಕೆಲ್ಸ ಮಾಡುದ್ ನೀವು?

ಅಲಾ ಹ್ಮ್ ಹೇಗಾಗ್ತಾ ಉಂಟು business?

ಉಂಟಾ ಈಗ ಅಹ್ ಇದು ಅಹ್ ಕಡಿಮೆ ಅಲ್ಲ ಸ್ವಲ್ಪ ಹೊಯ್ಗೆಯದ್ದೆಲ್ಲ?

ಇನ್ ಹೊಯ್ಗೆಯೆಲ್ಲ ಸಿಕ್ಕುದಿಲ್ಲಂತೆ ಹಾಗೆಲ್ಲ ಹೇಳ್ತಾರಲ್ಲ? ಹೌದೌದು ಅದು permission ಎಲ್ಲ ಬೇಕಲ್ಲಾ?

ಹ್ಮ ಹ್ಮ ಅದೇ ಹೇಳ್ತಾರೆ permission ಇಲ್ಲದಿದ್ರೂ ಗಾಡಿಯೆಲ್ಲ ಹಿಡೀತಾರಂತಲ್ಲಾ?

Permission ಇಲ್ಲದಿದ್ರೆ ಗಾಡಿ ಹಿಡಿತಾರೆ. ಹೌದಾ ಅಹ್ ನಿಮ್ಗೆ ಅಂದ್ರೆ ಹೊಯ್ಗೆ ಮಾತ್ರನಾ supply? ಹ ಹೊಯ್ಗೆ ಕಲ್ಲು.

ಹ construction material ಎಲ್ಲ ಹಾಕ್ತೇವೆ.

Material ಎಲ್ಲ ಹಾಕ್ತೇವೆ construction. ಹ ಹ ಹ ಹಾಗೆ ಹ್ಮ ಎಲ್ಲಿಗೆಲ್ಲಾ ಹೋಗ್ತೀರಿ ಅಂದ್ರೆ? ಹೋಗ್ತೇವೆ ಅದು ಉಡುಪಿ side ಮಾತ್ರ highest ಜಾಸ್ತಿಯಾಗಿ.

ದಕ್ಷಿಣ ಕನ್ನಡಕ್ಕೆ ನಮ್ಗೆ permit ಇಲ್ಲ ಅಲ ಅದು ದಕ್ಷಿಣ ಕನ್ನಡದವರು ಮಾತ್ರ ಹಾಕ್ಲಿಕ್ಕೆ.

ಹ್ಮ್ ಹಾಗೆ ಬರ್ತದಾ business dull ಉಂಟಾ?

ಈಗ ಸ್ವಲ್ಪ dull ಉಂಟು.

ಹ್ಮ್ ಮತ್ತೆ ಅದೇ ಒಂದು ಮಾಡ್ತಿದ್ರ ಅಲ್ಲ ಬೇರೆ ಏನಾದ್ರೂ business ಮಾಡ್ತಿದ್ದೀರಾ? ಈಗ ಕೋರೆಯದ್ದೆಲ್ಲ ಮಾಡ್ತಿದ್ದೇವೆ ಜೆಲ್~ ಜೆಲ್ಲಿ.

ಹ ಅದರ dust ಅದೆಲ್ಲ ಉಂಟಲ್ಲಾ?

ಹ crusher ಅದೆಲ್ಲ crusher ರಲ್ಲಿ ಬಂದು ಕೊಂಡೋಗ್ತಾರಲ್ಲ.

ಹ್ಮ್ ಹಾಗಾದ್ರೆ ಜಾಸ್ತಿ ಅಹ್ ಇದು ಉಡುಪಿ ಜಿಲ್ಲೆಗೆ ಮಾತ್ರ ನಿಮ್ದು?

ಹ್ಮ್ ಹ್ಮ್ ಹ್ಮ್ ಹಾಗೆ ಈಗೆ ಹೇಗೆ ಉಂಟು rate ಎಲ್ಲ?

ಈಗ ಉಂಟು ಅದು ಅದು ಎಲ್ಲಾ ಇದು location ಎಲ್ಲ ಹೇಳ್ತಾರಲ್ಲ?

ಅಲಾ ಅಂದ್ರೆ ಅಹ್ permanent ಅಂತ ಇಲ್ಲ ಹಣ ಇಷ್ಟೇಂತ?

ಹತ್ತಿರ ದೂರ ದೂರ ಆದ್ರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಮತ್ತೆ diesel diesel ಎಷ್ಟ್ ಹೋಗ್ತದಂತ ನೋಡ್ತಾರೆ.

ಹ್ಮ್ ಹತ್ತಿರಕ್ಕಾದ್ರೆ ಸ್ವಲ್ಪ ಕಮ್ಮಿ ಆಗ್ತದಲಾ?

ಈಗ ಕಲ್ಲಿಗೆಲ್ಲಾ ಎಷ್ಟುಂಟು? ಒಂದು ಕಲ್ಲಿಗೆಲ್ಲಾ? ಕಲ್ಲಿಗೇ ಹನ್ದೆಂಟು ಇಪ್ಪತ್ತೇಳ್ ರೂಪಾಯಿ ಇಪ್ಪತ್ತೆರಡ್ ರೂಪಾಯಿ.

ಹ್ಮ್ ಇದಂದ್ರೆ ಈಗ ಈಗ ಒಂದು load ಜಲ್ಲಿ ಅದೆಲ್ಲ ಇರ್ತದಲ್ಲ ಅದಕ್ಕೆಲ್ಲ?

ಜಲ್ಲಿಗದು crusher ರಲ್ಲಿ ಎಷ್ಟು rate ಟಲ್ಲಿ ಕೊಡ್ತಾರಂತ ಗೊತ್ತಿಲ್ಲ.

ಹಾ ಹಾಗೆ ನಮ್ ಇನ್ನುಸ ಅಹ್ start ಆಗಿಲ್ಲ.

ಮತ್ತೆ ವಿಶೇಷ ಎಲ್ಲ?

ನಂದೆಂತ ಇಲ್ಲಪ್ಪ ಮತ್ತೆ ಮನೆಯಲ್ಲೆಲ್ಲ ಆರಾಮಾಗಿದ್ದಾರ?

ಹ್ಮ್ ಹಾಗೆ ಈಗ ಎಲ್ಲಿದ್ದೀರಾ ನೀವ್ ಆಯ್ತಾ ಕೆಲ್ಸ?

ಹೇ ಈಗ ಕೆಲ್ಸ ಅಹ್ ಮು~ ಮುಗೀತು.

ಇನ್ನು ಲೆಕ್ಕ ಎಲ್ಲ ಅಹ್ ಮಾಡಿ ಹೋಗುದು.

ಆಯ್ತ್ ಪ್ರಸಾದು ಇನ್ನೊಂದ್ಸಲ ಮಾಡ್ತೇನೆ ನಾ ನಿಂಗೆ.

ಎಂತ ಬಿಸಿಲು ಇವತ್ತು full ಬಿಸಿಲು ಬಿಸಿಲು ಅಂದ್ರೆ ಸೆಕೆ ಸೆಕೆಯಲ್ಲಿ full ಅಂದ್ರೆ ಮುಂಚಿನ ಕಾಲದ ಹಾಗೆ ಅಲ್ಲ ಈಗ ಕಾಲ change ಆಗ್ತಾ ಉಂಟು. ಮುಂಚೆ ಅಂದ್ರೆ ಮೂರೂ ಕಾಲ ಇತ್ತು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಅಂದ್ರೆ ಸಾಧಾರಣ ನಮ್ದು ನಾವು ಸಣ್ಣದಿರುವಾಗ ಈಗ ಮಳೆಗಾಲ ಬೇಸಿಗೆ ಬೇಸಿಗೆಗಾಲ ಚಳಿಗಾಲ ಈಗ ಯಾವ ಸಮಯ ಅಂತ ಇಲ್ಲಾ ಅದಿಕ್ಕೆ ಈಗ ಈಗ ವಿಪರೀತ ಸೆಕೆ ವಿಪರೀತ ಅಹ್ ಬಿಸಿಲು ಬಿಸಿಲು ಅಂದ್ರೆ ಅಹ್ ನಮ್ದೇ ದೇಹಕ್ಕೆಲ್ಲ ಇದು ಇದಾಗ್ತಾ ಉಂಟು problem ಆಗ್ತಾ ಉಂಟು ಅಂದ್ರೆ ಬಿಸಿಲಿಗೀಗ ಒಂದೊಂದ್ ಕಡೆ ಎಲ್ಲ ನೀರಿನ ಸಮಸ್ಯೆ ಬರ್ತಾ ಉಂಟು ಒಂದು ಕಡೆ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತಾ ಉಂಟು ಬಿಸಿಲಂದ್ರೆ ಈಗ ಮುಂಚಿನ ಹಾಗೆ ಒಂದು ಮರ ಗಿಡ ಎಲ್ಲ ಉಂಟಂತೆ road ಡಿನ side ನಲ್ಲಿ ಈಗ ಮರ ಗಿಡ ಎಂತ ಇಲ್ಲ ಎಲ್ಲ ಕಾಂಕ್ರೇಟೀಕರಣ road ಎಲ್ಲಾ ಡಾಂಬರೀಕರಣ, ಅಗಲೀಕರಣ ಹಾಗೆ ಮಾಡಿ building ಎಲ್ಲಾ ಎದ್ದು building ಕಟ್ಟಡಗಳೆಲ್ಲಾ ಇದಾಗಿ ಮನೆ ಕಟ್ಟಲಿಕ್ಕೆ ಆಗದಿದ್ರೂ ಸಹ ಮರ ಕಡ್ದು ಎಲ್ಲ ಸಮ ಮಾಡ್ತಿದ್ದಾರೆ ಈಗ ಅದರ ಪರಿಣಾಮವಾಗಿ ಈಗ ಬಿಸಿಲು ಪೂರ ಅಹ್ ಏರ್ತಾ ಉಂಟು temperature ಎಲ್ಲ ಹಾಗೆ ಅದರಿಂದ ನಮಿಗೆ ಬೇರೆ ಬೇರೆ ಅನಾರೋಗ್ಯಸ ಉಂಟಾಗ್ತಾ ಉಂಟು ಹೀಗೆ ಅಂದ್ರೆ ಬಿಸಿಲಿನ ಧಗೆಗೆ ಹಾಗೆ ಇನ್ನು ನೀರಿನ ಅದ್ರಿಂದ ನೀರಿದು ನೀರುಸ ಬತ್ತಿ ಹೋಗ್ತಾ ಉಂಟು ಹೀಗಾಗಿ ಹೆಚ್ಚಿನ ಕಡೆ ಕುಡಿಯುವ ನೀರಿನ ಸಮಸ್ಯೆಸ ಕೂಡ ಉಂಟು ಆದರಿಂದ ನಾವು ಅಲ್ಲಿ ನೀರನ್ನೆಲ್ಲ ಇದು ಮಾಡ್ತಾ ಇದ್ದೇವೆ. ಹೀಗೆ ಬಿಸಿಲು ಜಾಸ್ತಿ ಆದ್ರೆ ಮುಂದೊಂದು ದಿನ ನಮಗೆ ಬೇರೆ ಕಡೆಗೆ ಕೇಳಿದಾಗ ಬರಗಾಲ ಬರುವ ಸಾಧ್ಯತೆ ಉಂಟು ನಮ್ಮ ಊರಿಗೆಸ. ಹಾಂ ಅಂದ್ರೆ ಮರ ಕಡಿಯುವುದು ಮಾಡಿದ್ರೆ ಈಗ ಮಳೆಸಾ ಕಮ್ಮಿ ಆಗಿದೆ ಈಗಂದ್ರೆ ಮುಂಚೆ ಎಲ್ಲಾ ಆದ್ರೂ June ಹಾಗೆ ಮೊದಲ ವಾರದಲ್ಲಿ ಮಳೆ ಬರ್ತಾ ಉಂಟು ಈಗ June ಕಳೆದು ಈಗ July ಅಲ್ಲ ಈಗ ಅದಕ್ಕೆ ಮಳೆಗಾಲಕ್ಕೆ ಸಮಯವಿಲ್ಲ ಯಾವುದಂತಿಲ್ಲ ಯಾವಾಗ ಬೇಕಾದ್ರೂ ಬರ್ತದೇ ಯಾವಾಗ ಬೇಕಾದ್ರೂ ಅದ್ರಿಂದ ನಮ್ದ್ ಈಗ ನೆಲಸ ಬಿಸಿಲ ಬೇಗೆಗೆ ಇದಾಗಿ ಹೋಗಿದೆ ಬರಡು ಬರಡುತನ ಬರ್ತಿದೆ ನಮ್ಗೆಲ್ಲಾ ಮುಂಚೆ ಕೃಷಿ ಎಲ್ಲ ನಡೀತಿತ್ತು ಈಗ ಕೃಷಿಗೆಸ ನೀರಿನ ಅವಶ್ಯ~ ಅವಶ್ಯಕತೆ ಕಮ್ಮಿ ಉಂಟು ಈಗ ಸಿಕ್ತ ಇಲ್ಲ ನೀರುಸ ನೀರು ಅಂದ್ರೆ ಈಗ ಬಿಸಿಲು ಹಾಗೆ ಉಂಟು ಅಂದ್ರೆ ಹವಾಮಾನ ವೈಪರೀತ್ಯದಿಂದ ಬಿಸಿಲೂಸಾ ಜಾಸ್ತಿ ಆಗ್ತಾ ಉಂಟು ಇದರಿಂದ ನಮಗೆಸ ಅನಾರೋಗ್ಯಸ ಇದುಂಟು ಮುಂಚೆ ಅಂದ್ರೆ ಮಳೆಗಾಲದಲ್ಲಿ ಶೀತ ಜ್ವರ ಎಲ್ಲ ಬರ್ತಾ ಉಂಟಂತೆ ಈಗ ಎಲ್ಲಾ ಕಾಲಕ್ಕೂ ಬೇಸಿಗೆ ಕಾಲ ಆಗ್ಲಿ ಚಳಿಗಾಲ ಆಗ್ಲಿ ಶೀತ ಜ್ವರ ಒಂದು ಎಲ್ಲರಿಗೂ ಒಂದು ಇದಾಗಿ ಹೋಗಿದೆ ಹಾಗೆ ಬಿಸಿಲು ಹೀಗೆ ಏರ್ತಾ ಇದ್ರೆ ನಮಗೆ ಮುಂದೊಂದು ದಿನ ಬೇರೆ ಬೇರೆ ಕಡೆಯಿಂದ ನಾವು ನೀರನ್ನು ತರಬೇಕಾಗ್ತದೆ ಬೇರೆ ಕಡೆಯಿಂದ ಸಮುದ್ರದ ನೀರ್ ಕುಡಿಯುವ ಪರಿಸ್ಥಿತಿ ಬರ್ತಾ ಉಂಟ್ ಈಗ ಅಹ್ ಅರಬ್ country ಗಳಲ್ಲೆಲ್ಲ ಉಂಟಲ್ಲ ಹಾಗೆ ಅರಬ್ ದೇಶದಲ್ಲೆಲ್ಲ ಹಾಗೆ ಸಮುದ್ರ ನೀರನ್ನು ನಾವು ಇದು ಶುದ್ದೀಕರಿಸಿ ಕುಡಿಯಲು ಅಹ್ ಕುಡಿಯುತ್ತಿದ್ದೇವೆ ಹಾಗೇ ನಮ್ಗೆಸ ಇನ್ನುಸ ಈ ತರ ಇದ್ರೇಸ ಹಾಗೆ ಆಗ್ತದೆ ಬಿಸ್ಲಿನ್ದ. ವಿಪರೀತ ಬಿಸಿಲು ಅಂದ್ರೆ ಬೆಳಿಗ್ಗೆ ಮುಂಚೆ ಆದ್ರೂ ಬೆಳಿಗ್ಗೆ ಒಂದು ಒಂದು ಹತ್ತು ಗಂಟೆವರೆಗೆ ಒಂದ್ ಅಹ್ ವಾತಾವರಣ ಒಂಚೂರು ತಂಪಾಗಿರ್ತಿತ್ತು . ಈಗ ಹತ್ತು ಗಂಟೆ ಅಲ್ಲ ಎಂಟು ಗಂಟೆಗೆ ಬಿಸಿಲಿದ್ದು ಬೇಗೆ ಶುರು ಆಗ್ತಾ ಉಂಟು ಹಾಗೆ ಹಾಗೆ ಹೀಗೆ ಬಿಸಿಲು ತಾಪ ಏರ್ತಾ ಉಂಟು ಹಾಗೆ ಇದರಿಂದ ನೀರಿನ ಒಳಹರಿವು ಅಂದ್ರೆ ನಮ್ದು ನಮ್ದು ಮುಂಚೆ ಬಾವಿ ತೋಡುವಾಗ ಒಂದು ಅಹ್ ಆರು ಅಡಿಗೆ ನಮ್ಗೆ ನೀರು ಸಿಕ್ತಾ ಇತ್ತು. ಗದ್ದೆ ಬದಿಯಲ್ಲೆಲ್ಲ ಈಗ ಆರು ಅಡಿಯಲ್ಲ ಗದ್ದೆ ಬದಿಯಲ್ಲಿಸಾ ತೋಡಿದ್ರು ಒಂದು ಹತ್ತು ಹದ್ನಾಯ್ದು ಅಡಿ ಹೊದ್ರುಸ ನೀರು ಸಿಕ್ತಿಲ್ಲ. ಅಂತರ್ಜಲವು ಬತ್ತಿ ಹೋಗ್ತಾ ಉಂಟು ಹೀಗೆ ಇದಕ್ಕೆ ಕಾರಣ ಅಂದ್ರೆ ಹೀಗೆ ಎಲ್ಲ ಕಡೆ ಮನೆ ಮನೆ ಮನೆ ಬೇಕಂತ building ಹಾಗೆ ಕಟ್ಟಡಗಳು ಏಳ್ತಿದವೇ ಮತ್ತೆ ನಮ್ಮದು ಈಗ ನಮ್ಮ ಊರು ಸಹ ಬೆಳವಣಿಗೆ ಹೊಂದುತ್ತದೆ ಬೆಳವಣಿಗೆ ಹೊಂದುದಂದ್ರೆ ರಸ್ತೆ ಹಾಗೆ ಹೀಗೆ ಅಂತ ಎಲ್ಲಾ ಕಡೆ ಕಾಂಕ್ರೆಟೀಕರಣ ರಸ್ತೆ ಮಾಡಿದ್ದಾರೆ ನೀರು ಮೇಲಿಂದ ಹರಿದು ಹೋಗ್ತದೆ ಇಂಗುದಿಲ್ಲ ಈಗ ನೆಲದಲ್ಲಿ ಅದ್ರಿಂದ ಇಂಗು ಇಂಗದಿದ್ರೆ ನೀರು ನಮ್ಗೆಸ ಅಂತರ್ಜಲ ಮಟ್ಟಸ ಏರುದಿಲ್ಲ ಹಾಗೆ ಹೀಗೊಂದು ಮುಂಚೆ ಒಂದು ದಿವಸ ನಮಗೆ ನೀರಿಗಾಗಿ ಪರದಾಡ್ ಬೇಕಾಗ್ತದೆ ಹಾಗೆ. ಬಿಸಿಲು ಹೀಗೆ ಮುಂದು ವರೆದರೆ ತುಂಬಾ ಕಷ್ಟ ಇದೆ ಹಾಗೆ ಈಗ ಮುಂಚೆ ಆದ್ರೂ ನಮ್ದು ಬೆಳೆ ಇದ್ರಿಂದ ಕೃಷಿಗೆಸ ಇದಾಗ್ತಾ ಉಂಟು ಅಂದ್ರೆ ಮುಂಚೆ ಆದ್ರೆ ನಮಗಾಗಿದ್ರೆ ಮಳೆಗಾಲಕ್ಕೊಂದು ಬೆಳೆ ಮೂರೂ ಬೆಳೆ ಎಲ್ಲಾ ಆದ್ರೂ ಬೆಳ್ಸಿದ್ರು ಈಗ ಮತ್ತೆ ಅಂದ್ರೆ ನೀರಾವರಿಗೆ ಮಳೆಗಾಲದಲ್ಲಿ ನೀರಾವರಿ ಮಳೆ ನೀರ್ ಇದೆ ಅಂತ ಆಗ್ತಿತ್ತು. ನಂತರ ಅದ್ರಿಂದ ನಮ್ದು ಭೂಮಿಗೆ ಒಂದು ಮೂರೂ ಬೆಳೆ ಮಾಡ್ತಿದ್ರು . ನೀರಿನ ನೀರಿನ ವ್ಯವಸ್ಥೆ ಇತ್ತು ಹೀಗೆ ಬಿಸಿಲು ಬೇಗೆಗೆ ಅಂದ್ರೆ ಅಂತರ್ಜಾಲದ ಮಟ್ಟ ಇದು ಕಮ್ಮಿ ಆಗಿ ಮುಂಚೆ ಬಾವಿಯಲ್ಲಿ ಸಾಧಾರಣ ಮಳೆ ಬರುವವರೆಗೂ ಒಂದು ಸಾಧಾರಣ ನೀರು ಇರ್ತ ಇತ್ತು ಈ ಬಿಸಿಲಿದಕ್ಕೆ ನೀರೆಲ್ಲ ಅಂತರ್ಜಾಲಾಸ ಬತ್ತಿ ಹೋಗ್ತಾ ಉಂಟು. ಈಗ ಕೃಷಿಕರಿಗೆಸ ತೊಂದ್ರೆ ಆಗ್ತಾ ಉಂಟು. ಅಂದ್ರೆ ಅಂದ್ರೆ ನಾಕೈದು ಬೆಳೆ ಮಾಡ್ತಿದ್ದವ್ರು ಮೂರೂ ಬೆಳೆ ಮಾಡ್ತಿದ್ದವ್ರಿಗೆ ಈಗ ಒಂದೇ ಬೆಳೆ ಖಾಲಿ ಮಳೆಗಾಲಗೋಸ್ಕರ ಕಾಯ್ಬೇಕಾಗ್ತದೆ ಹಾಗೆ. ಹೀಗೆ ಬಿಸಿಲು ಏರಿದ್ರೆ ನಾವು ಒಂದು ದಿವಸ tanker ದು ನೀರು ಕುಡಿಬೇಕಾಗ್ತದೆ. ಮುಂಚೆ ಬಾವಿ ನೀರ್ ಕುಡಿತಿದ್ದದ್ದು ಮತ್ತೆ ಇನ್ನು ಸ್ವಲ್ಪ ಸಮಯ ಹೋದ್ರೆ ಸಮುದ್ರದ ನೀರನ್ನೇ ಕುಡಿಬೇಕಾಗ್ತದೆ ಅಂದ್ರೆ ಇದು ತರ್ಸಿ ಶುದ್ಧ ನೀರು ಸಿಗುವ ಸಂಭವ ಕಡಿಮೆ ಆಗ್ತಾ ಉಂಟು ಈಗ